ಹಾಗೆ ಕೆಲವು ಬಿಲ್ಡಿಂಗ್ ಗಳು ಕಾಣಿಸುತ್ತಿದೆ ಮರ ಗಿಡಗಳು ಕಾಣಿಸುತ್ತಿದೆ ಹಾಗೆ ಕುಳಿತುಕೊಳ್ಳಲು--

ಗವರ್ನಮೆಂಟ್ ಕಾಲೇಜ ಎಂದು ಬೋರ್ಡು ಹಾಕಲಿದೆ ಹಾಗೆ ಕೆಲವು ಬೋರ್ಡ್ ಗಳು ಹಾಕಿದ್ದಾರೆ.

ಕೆಲವು ಮರಗಳಿದ್ದಾರೆ ಹಾಗೆ ಕೆಲವು ಸ್ಟೂಡೆಂಟ್ಸ್ ಜನಗಳು ಇದ್ದಾರೆ.

ಯುನಿಫಾರ್ಮ್ ಅನ್ನು ಬಣ್ಣದ ಕೆಲವು ಬಣ್ಣದ ಯೂನಿಫಾರ್ಮ್ ಅನ್ನು ಧರಿಸಿದ್ದಾರೆ ಹಾಗೆ ಅಲ್ಲಿ--

ಇದು ಒಂದು ಕಾರ್ ಹಾಗೆ ಅದರ ಹಿಂದೆ ಗಾಜಿನ ಕಿಟಕಿ ಬಾಕಿಲು ಎಲ್ಲವು ಇದೆ.

ಹಾಗೆ ಅದರೊಳಗೆ ಎರಡು ಪ್ಲೇಟಿನಲ್ಲಿ ಅನ್ನವಿದೆ ಹಾಗೆ ಇನ್ನೆರಡರಲ್ಲಿ ಏನು--

ಇವೆ ಹಾಗೆ ಮೋಡ ಮೋಡ ಕವಿದ ವಾತಾವರಣ ಇದೆ.

ಇದ್ದಾರೆ ಹಾಗೆ ಒಬ್ಬ ಮಹಿಳೆ ಅಲ್ಲಿ ನಿಂತು ಭಾಷಣ ಮಾಡುತ್ತಿದ್ದಾಳೆ ಹಾಗೆ ಹಿಂದುಗಡೆ --

ಇದು ಒಂದು ದೇವಸ್ಥಾನ ಎಂಬಂತೆ ಕಾಣಿಸುತ್ತಿದೆ ಹಾಗೆ ಅದರ ಹಿಂದೆ ಒಂದು ಬಿಲ್ಡಿಂಗ್ ಕಾಣಿಸುತ್ತಿದೆ.

ಕೆಲವು ಸಿಸ್ಟಮ್ ಗಳು ಇದ್ದಾವೆ ಕುರ್ಚಿಗಳಿದ್ದಾವೆ ಹಾಗೆ ಗಾಜಿನ ಕಿಡಕಿ ಕಿಟಕಿಗಳು ಇದ್ದಾವೆ ಮತ್ತು--

ಹಾಗೆ ಅಲ್ಲಿ ಕೆಲವು ಮರ ಗಿಡಗಳಿವೆ.